ಊಟದ ಆಹಾರ ಕೊಠಡಿ ಇರ್ಬೋದು ಯಾವುದೇ ಆಗಿರ್ಬೋದು. ತುಂಬಾ ಚೆನ್ನಾಗೈತೆ. ಎಲ್ಲಾನು ಚೆನ್ನಾಗಿ ನಡೆಸಿಕೊಡ್ತಾರೆ. ಇಲ್ಲಿ ಯಾವ್ದಾದ್ರು ಮದುವೆ ಮಾಡ್ತೀವಿ ಅಂದ್ರೆ ಮಾಡಬಹುದು.

ಹಿಟಾಚಿ ಯಿಂದ ನಮಗೆ ತುಂಬಾ ಉಪಯೋಗ ಆಗುತ್ತೆ. ಏನಾದರು ಇವಾಗ ಬಾವಿ ತೊಡಿಸಬೇಕು ಅಂತಂದ್ರೆ ಮತ್ತೆ ಚರಂಡಿ ಮೋರಿಗಳನ್ನ ತೆಗೀಬೇಕು ಅಂತ ಅಂದ್ರೆ ಮತ್ತೆ ಪೈಪ್ ಲೈನ್ ಮಾಡಬೇಕು ಅಂತ ಅಂದ್ರೆ ಇದು ತುಂಬಾ ಅವಶ್ಯಕ ಇದೆ.

ಆ ಅದ್ರಲ್ಲಿ ದರ್ಶನ ಮಾಡ್ಕೊಂಡು ಬರೋಷ್ಟರಲ್ಲಿ ನನಗೆ ಫುಲ್ ಸಾಕಾಗೋಯ್ತು ಅದರಲ್ಲಂತೂ ಮೆಟ್ಟಲುಗಳನ್ನು ಹತ್ತಕ್ಕೂ ಆಗಲ್ಲ ಇಳಿಯಕ್ಕೂ ಆಗಲ್ಲ ಮತ್ತೆ ಆಟ ಆಡ್ಕೊಂಡು ಅಲ್ಲಿ ಫುಲ್ ಏನೇನು ಸಿಕ್ತದೆ ಎಲ್ಲನು ತಿನ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಬಂದೆ ಇವತ್ತು ನಾನು.

ನಂಗೆ ಕ್ರಿಸ್ಟಿಯನ್ಸ್ ಚರ್ಚ್ ಅಂದ್ರೆ ತುಂಬಾ ತುಂಬಾ ಇಷ್ಟ. ಏಕೆಂದರೆ ಕ್ರಿಶ್ಚಿಯನ್ಸ್ ರವರು ಎಲ್ಲಾನು ಬೇಡ್ಕೊಳ್ತಾರೆ ಯಾರಿಗೂ ನೋವಾಗ್ಬಾರ್ದು ಮತ್ತು ಪ್ರತಿಯೊಬ್ಬರನ್ನು ಬೇಡಿಕೊಳ್ತಾರೆ. ಹ--